ಅದು ಪಕ್ಕದಲ್ಲೇ ಬಯಲಾಯ್ತಿ ಮತ್ತ್ ಸುತ್ತಲೂ ಗಿಡ ಮರಗಳಿಂದ ಕೂಡಿ ಆವ್ರುತವಾಗಿರತಕಂಥದ್ದು.

ನೋಡ್ಬೋದು ಇಲ್ಲಿ ಸೋಲಾರ್ ಗಳನ್ನು ಇಟ್ಟಿರತಕಂತದು ಸೋಲಾರ್ ಹಾಗೂ ಒಂದ್ ಗೇಟ್ ಗಳನ್ನ ಕೂಡ ಮಾಡಿರತಕಂತ ಅಂತ ವಿಶೇಷ ಅಂತ --

ಅಹ್ ಇದು ಕೂಡ ಒಂದು ಕಾಲೇಜಿ ನ ಚಿತ್ರಣವಾಗಿರತಕಂಥದ್ದು ಕಾಲೇಜಿ ನಲ್ಲಿ ಅತ್ಯಂತ ಸುಂದರವಾದಂತಹ ಒಂದು ವಾತಾವರಣವನ್ನ ನಿರ್ಮಿಸಿರುತಕಂತದು.